ಮತ್ತು ಅದರ ಭಾಜು ಪರ್ದಗಳಿವೆ ಒಂದು ಚೇರ್ ಇದೆ ಒಂದ್ ಟೇಬಲ್ ಇದೆ ಒಂದು ಬ್ಯಾಗ್ ಒಂದು ಬಾಟಲ್ ಇದೆ.

ಮತ್ತು ಒಂದು ಟಿ_ವಿ ಇದೆ ಮತ್ತು ಇನ್ನ ಒಂದು ಲಗೇಜ್ ಇದೆ.

ಮತ್ತು ಒಂದೂ ಫ್ಯಾನ್ ಇದೆ ಲೆ ಎರಡು ಫ್ಯಾನ್ ಗಳಿವೆ ಲೈಟ್ ಇದೆ ಮತ್ತು ಒಂದು ಟೇಬಲ್ ಫ್ಯಾನ್ ಇದೆ ಮತ್ತು ಒಂದು ಡೋರ್ ಇ --

ಇದು ಒಂದು ಸಂಗಮೇಶ್ವರ್ ಡ್ರೆಸ್ಸೆಸ್ ಆಗಿದೆ ಇದು ನ್ಯೂ ಓಪನಿಂಗ್ ಇದೆ.

ಫಿಶ್ ನ ಬಾಜು ಒಂದು ಬಕೆಟ್ ಇಟ್ಟಲಾಗಿದೆ ಮತ್ತು ಒಂದು ಬುಟೃ ಇಡಲಾಗಿದೆ.

ಇದು ಒಂದು ಪಾಟೀಲ್ ಪ್ರಿಂಟರ್ಸ್ ಆಗಿದೆ ಇದರಲ್ಲಿ ಎಲ್ಲಾ ರೀತಿಯ ಪ್ರಿಂಟ್ ಗಳನ್ನು ಸಿಗುತ್ತ್--

ಮೂರು ದೀಪಗಳ ಪ್ರಿಂಟನ್ನು ಹಚ್ಚಿ ಇಲ್ಲಿ ಮೆತ್ತಿಸಿದ್ದಾರೆ ಇದು ಇದ್ರಲ್ಲಿ ಒಂದು ಮುಚ್ಚೋದಕ್ಕೆ ಶೆಟರ್ ಇದೆ.

ಮತ್ತು ಫೋನ್ ಫೇ ಸ್ಕ್ಯಾನರ್ ಕೂಡ ಇದೆ ವ್ಯಕ್ತಿಗಳಿಗೆ ಕ್ಯಾಶ್ ಇಲ್ಲುದರಿಂದ ಫೋನ್ ಫೇ ಮಾಡುವುದಕ್ಕೆ ಸುಲಭಾವಕಾಶ ಇದೆ.

ಇದು ಒಂದು ಅಲ್ಟ್ರಾಟೆಕ್ ಸಿಮೆಂಟಿನ ಶಾಪಗಿದೆ ಇದರಲ್ಲಿ ಅಲ್ಟ್ರಾಟೆಕ್ ಸಿಮೆಂಟನ್ನು ಸಿಗುತ್ತದೆ.

ಸಿಲಿಂಡರ್ ಗಳಿವೆ ಮತ್ತು ಒಂದು ಗೇಟ್ ಇದೆ ಇದು ಅತ್ಯಂತ ಇದು ಮಾಡಿದ ಕಾರ್ ಆಗಿದೆ.

ಹಲವಾರು ರೀತಿ ಬೇರೆ ಬೇರೆ ಡಿಫರೆಂಟ್ ಪೆನ್ನುಗಳಿವೆ ಮತ್ತು ಕಾಲೇಜಿಗೆ ಬೇಕಾಗಿದ್ದ ಪುಸ್ತಕಗಳಿವೆ.

ಮತ್ತು ನಾಲ್ಕೈದು ಸ್ಪ್ರೈಟ್ ಬಾಟಲ್ ಗಳಿವೆ ಒಂದು ಮಾಝ ಬಾಟಲ್ ಇದೆ ಒಂದು ತಂಬ್ಸಪ್ ಬಾಟಲ್ ಇದೆ.

ಊ ಮಕ್ಲಿಗೆ ಹಾಕುವ ಡೈಪರ್ಗಳನ್ನು ಇಲ್ಲಿ ಇಕ್ಕಿದ್ದಾರೆ ಮತ್ತು ದಾಲ್ಚೀನಿ ಇದೆ.

ಇಲ್ಲಿ ಎಲ್ಲಾ ಜೆರಾಕ್ಸ್ ಗಳನ್ನು ರೀತಿಯ ಸಿಗುತ್ತವೆ ಪ್ರಿಂಟ್ ಗಳು ಸಿಗುತ್ತವೆ ಮತ್ತು ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ಗಳನ್ನು ಸಿಗುತ್ತವೆ.

ಒಬ್ಬ ವ್ಯಕ್ತಿಯು ಚಹವನ್ನು ಕುಡಿಯುತ್ತಿದ್ದಾನೆ ಮತ್ತೊಂದ್ ಟೇಬಲ್ ಮುಂದೆ ಟೇಬಲ್ ದಲ್ಲಿ ಟೇಬಲ್ ಮೇಲೆ ನಾಲ್ಕು ಬಾಟಲಿಗಳು ಒಂದು ಗ್ಲಾಸ್ ಇದೆ.

ಎರಡ್ಮೂರು ಗಿಡಗಳಿವೆ ಒಂದು ಬ್ಯಾಕ್ ಸೈಡ್ ಗ್ರೌಂಡ್ ಇದೆ ಒಂದು ಆಟೋ ನಡೆದಿದೆ ಇದರ ಒಳಗಡೆ ಒಂದು ಗ್ರೌಂಡ್ ಇದೆ.

ಇದು ಒಂದು ಸ್ಕಾರ್ಪಿಯೋ ಏನ್ ಕಾರ್ ಆಗಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಎ ಎದುರಗಡೆ ಕುಂಟಿದ್ದಾರೆ.

ಇಲ್ಲಿ ಸ್ಟೇಜ್ ಡೆಕೋರೇಟನ್ನು ಮಾಡುತ್ತಿದ್ದಾರೆ ಎರಡು ಹುಡುಗರು ಮೇಲೆ ನಿಂತಿ ನೋಡುತ್ತಿದ್ದಾರೆ.

ಓವ ಒಬ್ಬ ವ್ಯಕ್ತಿಯು ತೆಳಗೆ ನಿಂತು ಕೆಲಸವನ್ನು ಮಾಡುತ್ತಿದ್ದಾನೆ ಇನ್ನೊಬ್ಬ ವ್ಯಕ್ತಿಯು ಸ್ಟೇಜ್ ಮೇಲೆ ಕುಂತಿದ್ದಾನೆ.

ಹಾಗು ಎರಡು ಬೈಕ್ ಗಳು ಇವೆ ಒಂದು ಸ್ಕೂಟಿ ಇದೆ ಒಂದು ಸೈಕಲ್ ಇದೆ.

ಗಿಡಗಳಿವೆ ಮತ್ತು ಇದರಲ್ಲಿ ಒಂದು ನಾಯಿ ಇದೆ ಮನೆ ಇದೆ.

ಇದು ಒಂದು ನರ್ಸರಿ ಇದೆ ಇದರಲ್ಲಿ ಸಿಗ್ನಲ್ ಇದೆ ಒಂದು ಎಲಿಫೆಂಟ್ ಇದೆ ಒಂದು ಜಿರಾಫೆ ಇದೆ.

ಮತ್ತು ಕೂಸುಗಳಿಗೆ ಹಾಕುವ ಡೈಪರ್ ಕೂಡ ಇವ್ ಇವೆ.

ಇದು ಒಂದು ಸ್ಟೇಷ್ ರೈಲ್ವೇ ಸ್ಟೇಷನ್ ಇದೆ ಇದರಲ್ಲಿ ಒಬ್ಬರು ವ್ಯಕ್ತಿ ನಿಂತಿದ್ದಾರೆ.

ಇದು ಒಂದು ಫಂಕ್ಷನ್ ಹಾಲ್ ಆಗಿದೆ ಇದು ಇನ್ನೂ ಡೆಕೋರೇಟ್ ಮಾಡುವುದಿಲ್ಲ ಅದ್ರ ಹೆಸರು ಉಉ ಬರೆದ್ ಬರೆದಿಕಿದ್ದಾರೆ ಶ್ವೇತ ಅಂಡ್ ಡನಿಯಲ್ ಇಂದ ಹೆಸರಿಕ್ಕಿದ್ದಾರೆ.

ಹಲವಾರು ವ್ಯಕ್ತಿಗಳು ಮಹಿಳೆಯರು ಮನುಷ್ಯರು ಹಲವಾರು ರೀತಿಯಲ್ಲಿ ಬಂದಿದ್ದಾರೆ.

ಇದು ಫುನ್ಕ್ಷನ್ ಹಾಲ್ ಒಳ್ಳೆಯ ರೀತಿದಾಗಿದೆ.

ನಾಲ್ಕು ನೀರಿನ ಬಾಟಲ್ ಗಳಿವೆ ಮತ್ತು ಒಂದು ಕುರ್ಚಿ ಇದೆ.

ಮತ್ತು ಒಂದು ದೊಡ್ಡು ಪರ್ದೆ ಇದೆ.